ಮೊದ್ಲು ಸಂತ್ಯೆ ಅಂತಿದ್ರು ಈಗ ಅದ್ನ ಕೃಷಿ ಮಾರುಕಟ್ಟೆ ಅಂತ ಕರೀತಾರೆ.

ದೇವಸ್ತಾನ್ದ ಮುಂದ್ಗಡೆ ಸಾಮಾನ್ಯವಾಗಿ ಇತರ ಒಂದು ಸ್ತೂಪವನ ನಿಲ್ಸ್ತಾರೆ ಅದು ನೋಡೋಕೆ ಅದು ಬಹಳ ಚನ್ನಾಗೇ ಕಾಣುತೇ ರಮ್ಯವಾಗಿ ಇರುತ್ತೆ.

ಅಹ್ ಅಹ್ ಬಹಳ ತಂಪಾದ ವಾತಾವರಣ ಇರುತ್ತೆ. ಟೈಮ್ ಪಾಸ್ ಮಾಡೋಕೆ ಪಿಕ್ನಿಕ್ ಹೋಗೋದ್ರೀತಿ ಬಹಳ ಚನ್ನಾಗ್ ಕಾಣ್ತಾಇದೆ.